ಮತ್ತು ಅದರ ಒಳಗೆ ಚಹಾ ಇದೆ ಹಾಗು ಇದರ ಮೇಲೆ ನೈಸ್ ಕಾಫಿ ಎಂದು ಬರೆಯಲಾಗಿದೆ.

ಹಾಗೂ ಹಿಂದಗಡೆ ಗುಡ್ಡ ಬೆಟ್ಟ ಹಾಗೂ ಸುಂದರವಾದ ಕಾಡನ್ನು ನಾವು ನೋಡಬಹುದು.

ಚಿತ್ರದಲ್ಲಿ ನಾವು ಅನೇಕ ತರಹದ ಹೂವುಗಳ ಸಸ್ಯಗಳನ್ನು ನೋಡಬಹುದಾಗಿದೆ.

ಹಾಗು ಅದರ ಪಕ್ಕದಲ್ಲಿ ಒಂದು ಸಣ್ಣ ಮನೆ ಹಾಗು ಕಲ್ಲಿನ ಕಟ್ಟಡವನ್ನು ನೋಡಬಹುದು ಆಗಿದೆ ಇದು ಈ ಚಿತ್ರದ ಸಾರಾಂಶವಾಗಿದೆ.

ಹಾಗೂ ಅದರ ಮುಂದೆ ಕೆಲವು ವ್ಯಕ್ತಿಗಳು ನಿಂತಿದ್ದನ್ನು ಕಾಣಬಹುದಾಗಿದೆ.

ಪ್ರೀತಿಗಳ ಮೇಲೆ ಒಂದು ಹಾಳೆಯನ್ನು ಅಂಟಿಸಿದ್ದಾರೆ.

ಈ ಚಿತ್ರದಲ್ಲಿ ನಾವು ಇಬ್ಬರು ವ್ಯಕ್ತಿಗಳು ಕೆಲಸ ಮಾಡುವುದನ್ನು ನೋ--

ಮತ್ತು ಹರಿಯುವ ನದಿಯನ್ನು ಮತ್ತು ಒಂದು ದಾರಿಯನ್ನು ನಾವು ಕಾಣಲಾಗುತ್ತದೆ.

ಈ ಚಿತ್ರದಲ್ಲಿ ನಾವುಕೊಳ್ಳಲು ವರ್ಕೌಟ್ ಮಾಡುವಂತ ವಸ್ತುಗಳನ್ನು ಕಾಣಬಹುದಾಗಿದೆ.

ಚಿತ್ರದಲ್ಲಿ ನಾವು ಪ್ಲಾಸ್ಟಿಕ್ ತಟ್ಟೆಯಲ್ಲಿ ಅನ್ನವನ್ನು ಇರುವುದು ನೋಡಬಹುದು.

ಇದು ಒಂದು ಕರಿ ಕಲ್ಲಿನ ಮೇಲೆ ಇಡಲಾಗಿದೆ.

ಈ ಚಿತ್ರದಲ್ಲಿ ನಾವು ಪ್ಲಾಸ್ಟಿಕ್ ಪೈಪ್ ಗಳನ್ನು ನೋಡಬಹುದು.

ಈ ಚಿತ್ರದಲ್ಲಿ ನಾವು ಡೈಲೀ ಎಂಬ ಹಾಲಿನ ಅಂಗಡಿಯನ್ನು ಕಾಣಬಹುದು.

ಈ ಚಿತ್ರದಲ್ಲಿ ನಾವು ಅಮುಲ್ ಎಂಬ ಐಸ್ ಅಂಗಡಿಯನ್ನು ಕಾಣಬಹುದು.

ಹಾಗೂ ಅದಕ್ಕೆ ಬಲೂನಿನಿಂದ ಅಲಂಕಾರ ಮಾಡಿದ್ದಾರೆ.

ಅಲ್ಲಿ ಸುಂದರವಾದ ಗಿಡ ಮರಗಳನ್ನು ನಾವು ಕಾಣಬಹುದಾಗಿ--

ಹಾಗೂ ಅಲ್ಲಿ ಸುಂದರವಾದ ದೇವಸ್ಥಾನಗಳಿವೆ ಒಂದು ಕಟ್ಟಿಯೂ ಕಂಡು ಬರುತ್ತದೆ.